ನೋಡಿ ಫ್ರೆಂಡ್ಸ್ ನೀವು ಮಲಗುವ ಕೋಣೆ ಅಲ್ಲಿ ಇದೆ. ತರ ಹಾಸಿಗೆನ--

ನೋಡಿ ಫ್ರೆಂಡ್ಸ್ ಹಲವಾರು ಹಣ್ಣುಗಳನ್ನು ಸೇಬಿನ ಹಣ್ಣು ಕಿತ್ತಳೆ ಹಣ್ಣು ಮತ್ತೆ ಪೈನ್ಆಪಲ್ ಎಲ್ಲಾನು ಮಡ್ಗಿದಾರೆ ಫ್ರೆಂಡ್ಸ್ ನೋಡಿ ಅದರಲ್ಲಿ ಮೇಲೆಗಡೆ ಎಲೆ ಕೂಡ ಚಿತ್ರಿಸಿ ಮೇಲೆ ಹಬ್ಬುವಂತೆ ಮಾಡಿದರೆ ಫ್ರೆಂಡ್ಸ್.

ಆಳಿತುಬ್ ಲೈಟ್ ಗಳೆಷ್ಟಿವೆ ಫ್ಯಾನ್ ಎಷ್ಟಿದೆ ಅವ್ರು ಫ್ಯಾನ್ ಗಾಳಿಬೀಸಕ್ಕೆ ನೋಡಿ ಫ್ರೆಂಡ್ಸ್ ಟೇಬಲ್ ಎಷ್ಟಿದೆ --

ಮತ್ತೆ ಬಂಡ್ಲಫೋಟೋ ಶೂಟ್ ಮಾಡಿಸಬಹುದು ಇದ್ ನೋಡಿ ಮರ ಇದೆ ಹೂ ಬಿಟ್ಟ್ಟಿದೆ. ಬಂಡೆ ಒಂಚೂರ್ ಬಿದ್ರೆ ಏನು ಉಲುಯೋದಿಲ್ಲ .

ನೋಡಿ ಫ್ರೆಂಡ್ಸ್ ನೀವು ಬಟ್ಟೆ ಅಂಗಡಿ ಹೋಯಿತಿರಲ್ವ ನೋಡಿ ಯಾವ ತರ ಬಟ್ಟೆ ಜೋಡ್ಸಿದಾರೆ ನೋಡಿ ಫ್ರೆಂಡ್ಸ್ .

ನೋಡಿ ಯಾವ್ ತರ ಡಿಸೈನ್ ಮಾಡಿದರೆ ಸೀಟ್ಗಳೆಲ್ಲ ಚೆನ್ನಾಗಿದಾವೆ. ನೋಡಿ ಸೀಟ್ ಸುಮಾರ್ ಸೀಟ್ ಚನ್ನಾಗಿದಾವೆ. ಸೈಡ್ ಎಲ್ಲಾ ಕಿಟಕಿಗೆ ನೋಡಿ ಯಾವ್ ತರ ಸಕ್ಕತ್ತಾಗಿದೆ.

ನೋಡಿ ಫ್ರೆಂಡ್ಸ್ ನಿಮ್ಮ ನದಿ ಹತ್ರ ಇದೆ ತಾರಾ ಇರತ್ತೆ ಅಲ್ವ ಫ್ರೆಂಡ್ಸ್ ಗಿಡಗಳು ಯಾವ್ ಟ್ರಾ ಇದೆ ಅದರೊಳಗೆ ಆಟ ಆಡಿದೀವಿ ಅಲ್ವ ಫ್ರೆಂಡ್ಸ್ ಕೋಲಾ ಹೇಗಿದೆ ಈ ಜೋಡಿಯಾಕ್ಕೆ ಪ್ಲೇಸ್ ಚೆನ್ನಾಗಿದೆ ಫ್ರೆಂಡ್ಸ್.

ಇದನ್ನ ಜಾರು ಗುಪ್ಪೆ ಅಂತ ಕರೀತಾರೆ ಫ್ರೆಂಡ್ಸ್ ಇಲ್ಲಿ ಅನೇಕ ಆಟದ ಸಾಮಾಣು ಇದೆ. ಮತ್ತೆ ಸುಮಾರು ಆಟ ಆಡಬಹುದು ಫ್ರೆಂಡ್ಸ್ .

ನೋಡಿ ಫ್ರೆಂಡ್ಸ್ ನೀವು ಯಾವತ್ತಾದ್ರೂ ಬುಕ್ ಸ್ಟೋರ್ಗೆ ಹೋಗಿದೀರಾ ಫ್ರೆಂಡ್ಸ್ ಬುಕ್ ಬುಕ್ ಸ್ಟೋರ್ಸಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಬುಕ್ ತೊಗೊಳೋಕ್ಕೆ ಬಂದಿದ್ದಾರೆ ಫ್ರೆಂಡ್ಸ್. ನೀವು ಯಾವುದಾದ್ರೂ ಗೈಡ್ ಗಿಐಡು ಬುಕ್ ಗಿಕ್ಕು --

ನೋಡಿ ಫ್ರೆಂಡ್ಸ್ ನಿಮ್ಮ್ನೇ ಓಸ್ ಮನೆ ದೊಡ್ದ್ದ್ ಕಿಡಕಿಗಳಿಗೆ ಇರ್ತ್ಆ ಅಲ್ಲ ಅದಕ್ಕ ಸ್ಕ್ರೀಯೆನ್ ಬುಡ್ಬೇಕು ನಿಮಗೆ ಯಾರ್ದ ಕಲರ್ ಬೇಕೋ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಂಡ್ ನೋಡಿ ಫ್ರೆಂಡ್ಸ್ .

ನೋಡಿ ಫ್ರೆಂಡ್ಸ್ ನೀವು ಸಾಯಂಕಾಲ ಹೊತ್ತು ಆಟ ಆಡೋಕೆ ಹೋಗುತ್ತೀರಲ್ಲ ಫ್ರೆಂಡ್ಸ್ ನೋಡಿ ವಾತಾವರಣ

ಚಿಕ್ಕ ಸೇಬು ಎಲ್ಲಾನು ಮಡಗಿದಾರೆ ಫ್ರೆಂಡ್ಸ್ ನೋಡಿ ತಕ್ಕಡಿ ತೂಕ ಮಾಡಕ್ಕೆ ಮಡಗಿದಾರೆ. ಅಲ್ಲಿ ಆ ವಣ್ಣ ಏನೋ ವ್ಯಾಪಾರ ಮಾಡ್ತಾ ಇದ್ದಾರೆ --